ಇದು ಆರ್_ವಿ ಪಬ್ಲಿಕ್ ಶಾಲೆಯ ದೊಡ್ಡದಾದ ಕಟ್ಟಡವಾಗಿದೆ.

ಇಲ್ಲಿ ಸಿಗಡಿ ಮೀನುಗಳು ಸಹ ಕಾಣುತ್ತಿವೆ.

ಇದು ಒಂದು ಸಭೆ ನಡೆಸುವ ಸ್ಥಳವಾಗಿದೆ.

ಇಲ್ಲಿ ಮರಗಳು ನೋಡಲು ತುಂಬ ಸುಂದರವಾಗಿವೆ.

ಉದ್ಯಾನವನದ ರಸ್ತೆಯು ತುಂಬ ಸ್ವಚ್ಛವಾಗಿ ಕಾಣಿಸುತ್ತಿದೆ.

ಜನರು ಇಲ್ಲೂ ಇಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದಾರೆ.